ಇಲ್ಲಿ ಮುಂದೆ ನೋಡ್ಬೋದು ಕ್ಯಾಂಡಲ್ ಅಚ್ಛ್ಲಿಕ್ಕ್ ಅತ್ತಿದರೆ ಎಲ್ಲರ್ ಕ್ಯಾಂಡಲ್ ತೊಗಂದ್ತಯಿದರೆ ಸಿರಿಬೆ ಕಾನ್ತಯಿದೆ ಮೇಲೆ ಒಂದು ಸಿಲ್ಬೆ ಕಾಣ್ತದೆ ಇಲ್ಲಿ ಒಂದು ದೊಡ್ಡ್ ಸಿಲಬೇ ಕಾಣ್ತದೆ ಎಲ್ಲರೂ ಈ ಒಳೆಗೆ ಓಗ್ತಾಯಿದಾರೆ.

ಆದ್ರೆ ಇದ್ರಲ್ಲಿ ಆರ್ ಜನ ಮಾತ್ರ ಒಂದು ಕಲರ್ ಸೀರೆ ಉಟ್ಟಕೊಂಡಿದ್ದಾರೆ ಆದ್ರೆ ಒಬ್ರು ಬಿಲೆ ಕಲರ್ ಸೀರೆ ಉಟ್ಟಕೊಂಡಿದ್ದಾರೆ. ತುಂಬಾ ಖುಷಿ ಇಂದ ಕಾಣತಾ ಇದ್ದಾರೆ.

ತುಂಬ ಜನ ಕಷ್ಟ ಪಟ್ಟು ಎಕ್ಸರ್ಸೈಜ್ ಮಾಡ್ತಾ ಇರದನ್ನ ನಾವು ನೋಡ್ಬೋದು.

ಇಲ್ಲಿ ಇಬ್ರು ಮುಂದೆ ವ್ಯಕ್ತಿಗಳು ಫೋಟೋ ಸೆಲ್ಫಿ ಇಡಿತಯಿದಾರೆ ನೋಡ್ಬೋದು ಜಿಮ್ ನಲ್ಲಿ ತುಂಬಾ ಎಕ್ಸರ್ಸೈಜ್ ಮಾಡುವಂತಹ ವಸ್ತುಗಳು ಸಹ ಕಾಣ್ತಾ ಇದಾವೆ.